ಹಾ ಮತ್ತೆ ಹೇಗಿದ್ದೀರಾ? ಹ ನಾ ಆರಾಮ್ ಇದ್ದೇನೆ ವಿದ್ಯಾ, ನೀವ್ ಹೇಗಿದ್ದೀರ? ನಾ ಹುಷಾರ್ ಇದೆನಪ್ಪಾ, ಎಂತ ಮಾರ್ರೆ mask ಪುನಾ ಬಂತಲ್ಲ? ಹೌದ! ಎಂತ ಮತ್ತೆ start ಆಯ್ತ ಅಂತ Covid ? ಹಾ TV ಯಲ್ಲೆಲ್ಲಾ ಬರ್ತಾ ಇದೆ ನೋಡಿ. ಅದೇ ನೋಡ್ದೆ news ನೋಡ್ದೆ ಹಿಂಗ್ ಹೇಳ್ತಿದ್ರಪ್ಪ ಮತ್ತೆ corona ಎಲ್ಲ ಜಾಸ್ತಿ ಆಯ್ತಂತ. ಹ ಎಂತ ಪುನಾ mask, side ಅಲ್ ಇದ್ದ mask ಬಂತಲ್ಲ ವಾಪಸ್. ಹೌದೌದ್ ಅಂದ್ರೆ ಈಗ ಚೀನಾದಲ್ಲೆಲ್ಲ ಜಾಸ್ತಿ ಆಯ್ತಲ್ಲಾ.

ಹಾಗಾಗಿ ಭಾರತದಲ್ಲೂ ಸ್ವಲ್ಪ strict ಮಾಡ್ತಾ ಇದ್ದಾರೀಗ.

ಮತ್ತ್ ಈಗ weather ಎಲ್ಲ change ಆತಿತ್ತಲ್ಲ ಈಗ ಮಳೆ ಕೂಡ ಬರ್ತಿತ್ತ್ ಅದ್ರಿಂದ ಸುಮ್ನೆ ಮತ್ತೇ ಜ್ವರ, ಥಂಡಿ ಎಲ್ಲ ಮತ್ತ್ ಶುರು ಆಯ್ತ್ ಇವಾಗ.

ಹೌದ್ ಈಗ್ ಅಂದ್ರೆ ಈವಾಗ ಡಿಸೆಂಬರ್ ರಿಂದ ಮಳೆ ಮದ್ಯಂತರ ಮಳೆ ಅಲ್ಲಾ ಹ ಬೆಳಗ್ಗೆ ಬೆಳಗ್ಗೆ full ಲ್ಲು ಚಳಿ. ಹೌದು ಚಳಿ ಮತ್ತೆ ಇದ್ರಿಂದ, ಮತ್ತ್ ಥಂಡಿ ಎಲ್ಲ ಶುರು ಆಯ್ತ್ ಎಲ್ರಿಗೂ.

ಅದಿಕ್ಕೆ ಮತ್ತೆ ಇದ್ ಮಾಡ್ತಿದ್ದರಿವಾಗ, ಅಂದ್ರೆ mask compulsory ಮಾಡಿದ್ರಂತೀಗ.

ನಮ್ದ್ already ಈ injection ಕೊಟ್ಟಿದ್ದರಲ್ಲ corona ದಿಂದೀಗ, ಎಂತ ಮತ್ತ್ effect ಅದ್ .

ಹೌದೌದು ನಿಮ್ದು complete ಆಯ್ತಲ್ಲಾ ಎರ್ಡ್ dose ಎಲ್ಲ. ಹ ಎರ್ಡು dose ಅಲ್ಲ, ಮೂರ್ನೇ dose ಆಗ್ಲಿಲ್ಲ. ಹೌದು ಕೋ ಹೌದು .

ಮತ್ತ್ ನಿಮ್ ಕಡೆ ಎಲ್ಲ strict ಮಾಡಿದ್ರ ಹೆಂಗ್ ಎಲ್ಲ ಇತ್ತ್ ಈಗ? ಈಗ strict ಅಂತ ಎಂತ ಮಾಡ್ಲಿಲ್ಲ, mask ಹಾಕ್ತರಷ್ಟೇ. ಅಂದ್ರೆ mask compulsory ಮಾಡಿದ್ರೀಗ. Compulsory ಎಂತ ಮಾಡ್ಲಿಲ್ಲ ಬೇಕಾದವ್ರ್ ಹಾಕ್ತಾರೆ ಕೆಲವ್ರ್ ಹಾಕುದಿಲ್ಲ mask. ಹ ಹ ಸರಿ mask ಹಾಯ್ಕಂಡ್ಲೇ ಬೇಕಾತ್ತಲ್ಲ ಈಗ ಅಂದ್ರೆ . ಹ ನಿಮ್ಮ ಕಡೆಯಲ್ಲಿ compulsory ಮಾಡಿದರಾ? ಇಲ್ಲ compulsory ಎನ್ತಿಲ್ಲಾ ಹೇಳಿದ್ರ್ ಹಿಂಗ್ mask ಎಲ್ಲ ಹಾಯ್ಕಳಿ ಅಂತ.

ನಮ್ಗೆ ಆರೋಗ್ಯ main ಬೇಕಂದ್ರೆ ಹಾಯ್ಕಂಡ್ ತಿರ್ಗ ತಿರ್ಗತ್ತ್ಈಗ.

ಅಂದ್ರೆ ಬೇರೆಲ್ಲ ಹೆಂಗ್ ಇತ್ತ್ ಈ corona ಬಿಟ್ಟ್, ಥಂಡಿ ಜ್ವರ ಎಲ್ಲ ಮಕ್ಕಳಿಗ್ ಶುರುಆಯ್ತಲ್ಲ . ಹೌದು ಜ್ವರ ಈಗ ಅದ್ ಚಳಿಗೆ. ಅಂದ್ರೆ ಶಾಲೆ ಮಕ್ಕಳಿಗ್ ಎಲ್ಲರಿಗೀಗ ಥಂಡಿ ಜ್ವರ ಶುರುಆಯ್ತಲ್ವಾ ಮೊನ್ನೆ .

Full ಲ್ಲು rush ಉ ಅಂದ್ರೆ ಮಕ್ಕ್ಲೆಲ್ಲ ಬಂದಿರ್ almost all ಹ hospital ಅಲ್ಲಿ ಹೋದ್ರೆ ಈ ಜ್ವರ patients ಎ ಜ್ವರ ಶೀತ. ಅದೆ ಯಾರಿಗ್ ಕೇಂಡ್ರೂ ಚಳಿ, ಜ್ವರ, ಥಂಡಿ ಅಂತ್ಲೆ ಹೇಳ್ತ್ರು.

ಪುನಾ mask ಕು ಬಂತು sanitizer ಬಂತು side ಅಲ್ ಇತ್ತಾಯ್ತಾ ನಾನ್ ಅಂಕೊಂಡೇ ಇರ್ಲಿಲ್ಲ. ಹೌದೌದ್ ಈಗ ಹೊಸ ವರ್ಷ ಬಂತಲ್ಲ ಮತ್ತ್. ಹೊಸ ವರ್ಷ ಈ ಸಲ ಸ party ಎಂತ ಇಲ್ವಂತಲ್ಲ? ಅದೆ ಅಂದ್ರೆ ಅಂದ್ರೆ ಆರೋಗ್ಯ main ಬೇಕಾತ್ತಲ್ಲಾ.

ಬಗ್ಗೆನೂ ಅಂದ್ರೆ ನೋಡ್ಕಣ್ಕಾತಲ್ಲ ಈಗ.

ಅಂದ್ರೆ ಅದ್ ಒಂದೇ ಅಂತಲ್ಲ ಬೇರೆದೆಲ್ಲ ಬಂದಿತೀಗ ಮೊನ್ನೇ ಎಲ್ ಇದ್ ಎಲ್ಲ ಈಗ ಕೊಟ್ಟ್ರಲ್ಲ ಈಗ ಹಂದಿ ಜ್ವರಾ ಮತ್ತೆ cold ಇದದ್ದು.

ಹಾ dengue ಅದೂ ಇದ್ ಆಯ್ತಲ್ಲಾ ಈಗ.

ಎಲ್ಲ ಇದ್ರಿಂದ dengue ಜ್ವರನು ಜಾಸ್ತಿ ಇತ್ತು ಈಗ ಈಕಡೆ ಎಲ್ಲ ಈ side ಅಲ್ಲಿ ಸ ಜಾಸ್ತಿ ಆಗಿದೆ. ಹೌದೌದು ಈಗ ಮತ್ತೀಗ ಮಳೆ ಬಂದ್ ಮತ್ತೀಗ ನೀರೆಲ್ಲ ನಿಂತಿತ್ತಲ್ಲ ಈಗ.

ಮತ್ತ್ ಈ ಸೊಳ್ಳೆ ಕಾಟ ಮತ್ತ್ ಜಾಸ್ತಿ ಆಗಿ, ಮತ್ತ್ ಈಗ dengue ಸ್ವಲ್ಪ dengue, chikungunya ಶುರು ಆಯ್ತ್ ಈಗ ಹಾಗಾರೆ. ಅದೆ ಆಯ್ತಾ, ಒಂದ್ ಅಲ್ಲ ಒಂದ್ ಆಯ್ತಾ.

ಅದೆ ಅಂದ್ರೆ ನಮ್ದ್ ನಮ್ಮ್ safety ನಾವ್ ಮಾಡ್ಕಂಡ್ ಇರ್ಕಲ್ಲ ಈಗ.

ನಾವ್ ಎಸ್ಟ್ ಬೇಕಂದ್ರೆ correct medicine ಮತ್ತೆ ನಾವ್ proper ಆಗಿ maintain ಮಾಡ್ರೆ almost ಹಾಂಗೆಂತ ಇಲ್ಲ. but ಸ್ವಲ್ಪ ಕಷಾಯ ಮನಿ ಬದಿ ಕಷಾಯಾ ಮಾಡಿ ಕುಡುದು ಹೀಂಗ್ ಎಲ್ಲ ಮಾಡ್ತಿದ್ರೆ. New Year Party ಎಂತ ಇಲ್ವಾ ಈಸಲ. ಈ ಸಲ ನೋಡುಕ್ ಅಂದ್ರೆ ಈಗ Covid ಇದ್ದದ್ರಿಂದ rules ಎಲ್ಲ ಮಾಡಿರಲ್ಲ. ಹ ನಮ್ಮದೆಂತ ಸಾ ಇಲ್ಲ party ಎಂತ ಇಲ್ಲ ಈ year. ಹೌದೌದು ಒಂದ್ ಸ್ವಲ್ಪ ಮನೇಲೆ ಅಂದ್ರೇ party ಗಿಂತ ಆರೋಗ್ಯ ಮುಖ್ಯ ಅಲಾ

ಅದಕ್ಕೆ ಸ್ವಲ್ಪ ಕಡ್ಮೆ ಮಾಡುವಾಂತ . ಆಯ್ತು ಜಾಗ್ರತೆ ಆಯ್ತಾ? ಅದೆ ಹಾ ನೀವು ಜಾಗ್ರತೆ ನಪ್ಪ .

ಸ್ವಲ್ಪ mask ಹಾಕ್ಕಂಡೇ ತಿರ್ಗಿ ಎಲ್ಲ ಕಡೆ.

ಹಾ ಆಯ್ತು okay ಹ್ಮ್.

ಅಹ್ Hello ದಿವ್ಯ ಹೇಗಿದ್ದೀ? ಹಾ ಚನ್ನಗಿದ್ದೇನೆ ಸಂಧ್ಯಾ ನೀನೆಗಿದ್ದಿ? ಹ ನಾನ್ಸ ಚನ್ನಗಿದ್ದೇನೆ ಚಾ ಆಯ್ತಾ? ಹಾ ನಂದಾಯ್ತು ನಿಂದಾಯ್ತಾ? ಇಲ್ಲಾ ನಂದಾಗ್ಬೇಕಷ್ಟೆ ಮಾಡ್ತಾ ಇದ್ದಾರೆ ಅಮ್ಮ. ಹೌದಾ ಏನ್ ತಿಂಡಿ Sunday special ಉ. ಇವತ್ತೆಂತ ಮಾಡ್ತಾ ಗೊತಿಲ್ಲಾ ನೋಡ್ಬೇಕಷ್ಟೆ ಏನಾದ್ರು ಮಾಡಿದರಂತಾ ನಾನಿಲ್ಲೀ room ಅಲ್ಲೇ ಇದೇನೇ ಕೆಳಗೆ ಹೋಗ್ಲಿಲ್ಲಾ .

ಹ್ಮ್ ಹೌದು ಮತ್ತೇ ಮಧ್ಯಾಹ್ನಕ್ಕೇ tiffin ಗೆಲ್ಲಾ. ಮಧ್ಯಾಹ್ನ ನಾನು PG ಯಲ್ಲಿ ಇರೋದು ಅಲ್ಲಿ ಅವ್ರು ಅಡಿಗೆ ಮಾಡಿ ಕೊಟ್ಟದ್ದನ್ನೇ ತಿನ್ನೋದು ಹಾಗೆ. ನೀನ್ ಅಡಿಗೆ ಮಾಡ್ತಿಯಾ ಅಲ್ಲಾ ಅವ್ರು ಮಾಡಿ ಕೊಡುದಾ? PG ಯಲ್ಲಿ ನಮಗೆ ಅವ್ರೆ ಮಾಡಿಕೊಡುದು ಆದ್ರೆ ಮನೆಯಲ್ಲಿದ್ರೆ ನಾನ್ ಅಡಿಗೆ ಮಾಡತೇನೆ ಕೆಲವೊಮ್ಮೆ ಆದ್ರೂ ಹೆಚ್ಚಾಗಿ ಅಮ್ಮನೇ ಅಡಿಗೆ ಮಾಡುದು. ಹೌದಾ ನಿಂಗೆ ಏನೆಲ್ಲಾ ಅಡಿಗೆ ಬರ್ತದೆ ಮಾಡ್ಲಿಕ್ಕೆ. ಅಹ್ ನಂಗೆ ಅಂದ್ರೆ ದೋಸೆ ಇಡ್ಲಿ ಆತರೆದೆಲ್ಲಾ ಸ್ವಲ್ಪ ಕಷ್ಟ ಆಗ್ತದೆ ಮಾಡತೇನೆ ಇಲ್ಲಂತಲ್ಲಾ ಆದ್ರೆ ದೋಸೆಲ್ಲಾ ಅದು ಉರುಟ್ ಉರುಟ್ ಬರುದಿಲ್ಲಾ ನಂಗೆ ಉರುಟು ಒಟ್ಟಾರೆಯಾಗ್ತದೆ . ಹೌದಾ ಮತ್ತೇ ಇದು ತರ್ಕಾರಿ ಮತ್ತೇ non-veg ಇದೆಲ್ಲಾ ಗೊತ್ತಾ? ಅದೆಲ್ಲಾ ಅಷ್ಟು ಬರುದಿಲ್ಲಾ ನಂಗೆ ಅಂದ್ರೆ ಸಾಂಬಾರು ಆತರದೆಲ್ಲಾ ನಾನು ಮಾಡುದು ಕಮ್ಮಿ ಅದೆಲ್ಲಾ ಅಮ್ಮನಿಗೆ ಕೊಡುದು ನಾನ್ ಯಾವತಿದ್ರು ಬೆಳಿಗ್ಗೆ ತಿಂಡಿ department ಗೆ ಮಾತ್ರ ಅಡಿಗೆ .

ಸಂಜೆಯಿದ್ದು ಇದು ನಮ್ಮದು ಎಣ್ಣೆಯಲ್ಲೆಲ್ಲ fry ಮಾಡುವಂತದೆಲ್ಲಾ. ನಂಗೆ ಎಣ್ಣೆಯಲ್ಲಿ fry ಮಾಡ್ಲಿಕ್ಕೆ ಹೆದ್ರಿಕೆಯಾ ಅಂದ್ರೆ ನಂಗೆ ಅದು ಎಣ್ಣೆಗೆ ಹಾಕುವಾಗ ಎಣ್ಣೆ ರಟ್ಟುತದಲ್ಲಾ ಕೆಲಾವ್ ತಿಂಡಿಗಳಿಗೆ ನಂಗೆ ಹಪ್ಪಳ ಇದು ಮಾಡ್ಲಿಕ್ಕೆಸ ಅದ್ಕೆ ಹೆದ್ರಿಕೆ ಆಗುದು ಅದೆಲ್ಲಾ ತಂಗಿ ಮಾಡ್ತಾಳೆ ಎಣ್ಣೆ ಬಜ್ಜಿ ಅಂತದೇಲ್ಲಾ ಹೌದು ಹ್ಮ್ ಹೌದು ನಿಂಗೆ ಯಾವದೆಲ್ಲಾ ಬರ್ತದೆ ಹಾಗಿದ್ರೆ. ನಾನು ಅಡಿಗೆ ಮಾಡ್ತೇನೆ veg ಮಾಡ್ತೇನೆ non-veg ಕೂಡ ಮಾಡ್ತೇನೆ ಈಗ ಎಲ್ಲಾ ಈಗ ನಮ್ಮ YouTube ಅಲ್ಲಿ ಎಲ್ಲ ಸಿಗ್ತದಲ್ಲಾ . ಹೆದ್ರಿಕೆ ಆಗೂದಿಲ್ವಾ ಆದ್ರು ಸಾಅಂದ್ರೆ ಎಲ್ಲಿಯಾದ್ರೂ ಹಾಳಾದ್ರೆ ಹ್ಮ್. ನಾನ್ಸ ಹಾಗೆ YouTube ನೋಡಿ ಕೆಲವೆಲ್ಲಾ ಮಾಡ್ತೇನೆ ಅಂದ್ರೆ ನಂಗೆ ಈಗ chats ಎಲ್ಲಾ ತಿನ್ಲಿಕ್ಕೆ ಇಷ್ಟ ಸಂಜೆ ಹೊತ್ತಿಗೆ ಅದನೆಲ್ಲಾ ಆದ್ರೆ YouTube ನೋಡಿ ಮಾಡತೇನೆ ಈಗ. ಹೌದಾ ನನ್ಗೆ ಅದೊಂದು ಆಗುದೇ ಇಲ್ಲಾ chats item ನನ್ಗೆ ಮಾಡ್ಲಿಕ್ಕೆ ಬರುದು ಕೂಡ ಇಲ್ಲಾ ಅದೊಂದು ಮಾಡುದಿಲ್ಲ ಮತ್ತೇ ಇದೆ ನಮ್ಮದು non-veg ಗೆ chicken item ಜಾಸ್ತಿಯಲ್ವಾ ಅಷ್ಟೇ. ಚ್ಯಾ ಅದನ್ನ್ ಮಾಡುವವಳಿಗೆ actually chat ಮಾಡುದು ಕೂಡ easy ಅಂದ್ರೆ ಅಷ್ಟೆಂತ ಕಷ್ಟ ಇಲ್ಲಲ್ಲಾ. ಅದೇ ನಂಗೆ ತಿನ್ಲಿಕ್ಕೆ ಹೊರಗಡೆ ಈಗ ನಾವು ತಿಂತೇವಲ್ವಾ ಅದ್ರ ರುಚಿ ಮಾಡಿದೆನೇ ಅದು ರುಚಿ ನನ್ಗೆ ಸಿಗ್ಲಿಲ್ಲಾ ಆದ್ಮೇಲೆ ಅದು interest ಇಲ್ಲಾ ಮಾಡ್ಲಿಕೆ ನನಿಗೆ. ಹ್ಮ್ ಅದೌದು ಅದು ಒಮ್ಮೆ ಮಾಡಿ ನಮ್ಗೆ ಅಷ್ಟು ತೃಪ್ತಿ ಆಗದಿದ್ರೆ ಮತ್ತೆ ಮಾಡ್ಲಿಕ್ಕೂ ಸಾ ಉದಾಸೀನ ಆಗ್ತದೆ ನಂದು ಹಾಗೆ ಆಗುದು ಹೆಚ್ಚಿನ ಅಡುಗೆಗಳು.

ಹ್ಮ್ ಅಂದ್ರೆ ಕೆಲವ್ ಮಾಡಿದ್ದು ಕರೆಂಚಿ ಎಲ್ಲ ಹೋಗ್ತದಲ್ಲಾ ಮತ್ತೆ ಮತ್ತೆ ಅದನ್ನ್ ಮಾಡ್ಲಿಕ್ಕೆ interest ಯೇ ಬರುದಿಲ್ಲಾ. ನಿನಗೆ ಇದು crispy ಅಂತ ಇದು ಎಂತ ಗೊತ್ತಾ sweet ದಲ್ಲಿ ಇಷ್ಟವಾ ಅತ್ವಾ ನಾವು ಈಗ ಇದು ಇದು ಮಾಡ್ತೆವೆ ಆಲ್ವಾ ಇದ್ ಹಾ ಖಾರ ಖಾರ ಅದು ಇಷ್ಟವಾ. ನನಿಗೆ ಖಾರ ಖಾರ ಇಷ್ಟ ಅಂದ್ರೆ ನನ್ನ ಮನೆಯವರೆಲ್ಲಾ ಸ್ವಲ್ಪ ಚಪ್ಪೆ ತಿನ್ನೋದು ಹಾಗಾಗಿ sweet ಮಾಡುದು ಹೆಚ್ಚು ನಾವು. ಹೌದಾ ನಮ್ಮಲ್ಲಿ sweet ಕಡಿಮೆ ಇದೆ ಖಾರ ದ್ದೇ ಮಾಡುದು. ಹ್ಮ್ ನನಿಗೆ ಖಾರ ಇಷ್ಟ ಹಾಗಾಗಿ ನಂಗೊಬ್ಳಿಗೆ ಬೇಕಾಗಿ ಮತ್ತೇ ಖಾರ ಅಡುಗೆ ಮಾಡ್ಲಿಕ್ಕೂ ಆಗೂದಿಲ್ಲಲ್ಲಾ ಹಾಗಾಗಿ ಸಿಹಿ ಸಿಹಿಯೇ ಇರ್ತದೆ ಸಾಧಾರಣ. ಹೌದು ನನ್ನ ಅಕ್ಕನಿಗೆ sweet ಅಂತೇಳಿದ್ರೆ ತುಂಬ ಇಷ್ಟ but ಆದ್ರೂ ಅಹ್ ನಾನ್ ಮಾತ್ರ ಮಾಡುದಿಲ್ಲ. ನನ್ನ ಮನೆಯಲ್ಲಿ ಅಷ್ಟೇ ನಾನು ಮಾಡುದಿದ್ರೆ ನಾನ್ ಅಡುಗೆ ಮಾಡಿದ ದಿವಸೇಲ್ಲಾ ಖಾರದ್ದೇ ಇರ್ತದೆ ಪದಾರ್ಥ ಸಿಹಿಯದ್ದು ಕಡಿಮೆ ಇರ್ತದೆ ಅಮ್ಮ ಮಾಡಿದ್ರೆ ಸಿಹಿ ಮಾಡ್ತಾರೆ ಅಂದ್ರೆ ತಂಗಿಗೆಲ್ಲಾ ಸಿಹಿ ಇಷ್ಟ.

ಹಾ ಅವ್ಳಿಗೆ ಕೆಲವೆಲ್ಲ ಪಾಯಸಗಳೆಲ್ಲಾ ಇಷ್ಟ ಅದೆನ್ನೆಲ್ಲಾ ಮಾಡ್ತಾರೆ ಅಮ್ಮ. ಹ್ಮ್ ಹ್ಮ್ ಹಾಗೆ ಸಂಧ್ಯಾ ಆಯಿತು ನಂಗೆ ಒಂದ್ call ಬರ್ತಾ ಉಂಟು ಈಗ ಇನೊಂದ್ಸಲ ಮಾಡ್ತೇನೆ ಸರಿಯಾ. ಹಾ ಆಯಿತು ಸರಿ ತೊಂದ್ರೆ ಇಲ್ಲ ಇನ್ನೊಮ್ಮೆ ಮಾತಾಡ್ವ

ಏನ್ free ಅದಿರಿ?

ಹ್ಮ್ ನಮ್ಮ್ ಸ್ನೇಹಿತ್ರೆಲ್ಲಾ ಚಲನಚಿತ್ರ ನೋಡ್ಲಿಕ್ಕೆ ಹೊರಟಿದ್ರು.

ಯಾವದಂದ್ರ್ ಇವಾಗ ಇಂತಾವ್ ಯಾವು ಇಲ್ಲಲ್ರಿ release ಆಗಿಲ್ಲ ಅಲ್ಲ ಹೊಸದು ಆದ್ರೆ ಇವತ್ ಒಂದ್ release ಆಗ್ಯದ. ಸುರತ್ಕಲ್ ಶಿವಾಜಿ ಸುರತ್ಕಲ್ ಅಂತೇಳಿ.

ಹಾ ಹೌದ್ರಿ ರಮೇಶ ಅವರ್ದ್ರಿ ಆದ್. ರಮೇಶ ಅರವಿಂದ್ ಫಿಲ್~ ಚಲನಚಿತ್ರ ರೀ.

ಹ್ಮ್ ಹ್ಮ್ ಹ್ಮ್ ಆದ್ ticket ಸಿಗ್ತಾಯಿಲ್ಲಾ ಅಂತ ಅಂದ್ರರೀ.

ನಿಮ್ಗ್ ಯಾವ ಚಲನಚಿತ್ರ ಇಷ್ಟಾರೀ?

ನಾನು ಕನ್ನಡ್ ಚಲನಚಿತ್ರ ನೋಡ್ತೇನ್ರಿ. ಹಿಂದಿನು ನೋಡ್ತೇನ್ರಿ

ಇದೆ ಇಷ್ಟ ಅಂತೇನಿಲ್ರಿ ನಾನು ಎರಡು ತರದ್ದು ನೋಡ್ತೇನ್ರಿ.

ಹಾ ನಮ್ಮ್ ಸ್ನೇಹಿತ್ರಿಗೆ ಹೇಳ್ತಿನ್ ತಗೋರಿ ಹಂಗಾರಾ ನೀ~ ನೀವ್ ಬರೋದ್ ಪಕ್ಕಾ ಅಲ್ರಿ?

ಹ್ಮ್ ಸರಿ ಸರಿ ಮತ್ತ್ ನೀವು ಖಾಲಿ ಇದ್ರ್ ಬರ್ತಿದ್ರಿ ಅದ್ಕ ಖಾಲಿ ಅದಿರಿಲ್ಲಾ ಅಂತೇಳಿ ಕೇಳಲಿಕ್ಕೆ ನಾನ್ ಕರೆ ಮಾಡಿದೆ. ಆಯಿತ್ ನಾನು ಅವ್ರಿಗೆ ಹೇಳ್ತೇನ್ರಿ.

ನಿಮಗೆ ಚಲನಚಿತ್ರ ಅಂದ್ರ ಇಷ್ಟ ಐತಿಲ್ರಿ ಮತ್ತೆ?

ಹಾ ನಾ ನೋಡ್ತಿನ್ರಿ ಆ ಹಿಂದಿ ಮತ್ತ್ ಕನ್ನಡ ಎರಡು ನೋಡ್ತೇನ್ರಿ ನಾನ್.

ನಿಮ್ಗ್ ಇಷ್ಟವಾದ ನಾಯಕ ನಟ ಯಾರ್ರಿ?

ನನಗ್ ಪುನೀತ್ ರಾಜಕುಮಾರ್ ಇಷ್ಟ ರೀ. ನೀಮಗ್ರಿ?

ನಮಗ್ ಯಾರಿಲ್ರಿ ಒಬ್ಬರಂತೆಳಿ fix ಅಂತ ಯಾರಿಲ್ಲ. ಎಲ್ಲಾರ್ cinema ನೋಡ್ತೇನ್ರಿ ನಾ.

ಹ್ಮ್ ಬರೇ ನಾನ್ ಮಾತಾಡುದ್ ಆಗೇತಲ್ರಿ ನೀವಷ್ಟ ಹೇಳ್ರಿ ಏನಾರ.

ಹಾ ಪುನೀತ್ ರಾಜಕುಮಾರ್ film ಅದು ಎಲ್ಲಾ ನೋಡಿರಿ?

last recent ಆಗಿ ಯಾವ್ದ್ ನೋಡಿದ್ರಿ ಅವರ್ದ?

ಆದ ಗಂಧದಗುಡಿ ಬಂದಿತ್ತಲ್ರಿ.

ಅದನ್ನ ನೋಡಿಲ್ರಿ ನಾನ. ಆದೆ last film ರೀ ಅವರ್ದ ಆದೆ last ಚಲನಚಿತ್ರರೀ ಅವರ್ದ.

ಹ್ಮ್ ಮತ್ ನಿವ್ಯಾಕ್ ನೋಡಿಲ್ರಿ ಅವರ ಅಭಿಮಾನಿಯಾಗಿ ನೋಡಬೇಕಿತ್ತಲ್ ನೀವ್?

ಅದನ್ನ ನೋಡಾಕ್ ಆಗ್ಲಿಲ್ರಿ lucky man ಅಂತ ಒಂದ್ ಬಂದಿತ್ತಲ್ಲರಿ ಅದನ್ನ ನೋಡಿನ್ರಿ.

ಹ್ಮ್ ಹ್ಮ್ ಅವ್ರೆನ್ ದೇವ್ರ್ ಆಗ್ಯಾರಂತಲ್ರಿ?